ಸುಂದರವಾಗಿದೆ ಇಲ್ಲಿ ನೋಡಬಹುದಾಗಿದೆ ಇಲ್ಲಿ ನೋಡಬಹುದಾಗಿದೆ ಫಾಲ್ಲೋ ಅಸ್ ಥಾಂಕ್ ಯು ವಿಸಿಟ್ ಅಗೈನ್ ಅಂತೇಳಿ ಬರೆಯಲಾಗಿದೆ ಇಲ್ಲಿ ಅಥವಾ ರ ಒಂದು ಫಂಕ್ಷನ್ ಇಂಥ ರೆಸ್ಟೋರೆಂಟ್ ಗಳಿಗೆ ಬಂದ ನಂತರ ಇಲ್ಲಿ ನಾವು ಕಾಣಬಹುದಾಗಿದೆ ಹೆಚ್ಚು ಜನ ಪ್ರೀತಿ ಪಡೆದಿರುವ ಒಂದು ರೆಸ್ಟೋರೆಂಟ್ ಆಗಿದೆ.